ನವಿಲ್ ನವಿಲ್ ನಮ್ಮ ದೇಶದ ರಾಷ್ಟ ರಾಷ್ಟ ಪ್ರಾಣಿ. ಇದು ಎಲ್ಲಾ ಉರ್ನೆ ಅಹ್ ಅಹ್ ಎಲ್ಲಾ ಉರನ್ಗ್ ಇರತ್ತದೆ. ಇದ್ರಿಂದ ಇದನ್ನು ಯಾರು ಭೇಟಿ ಆಡಬಾರದು ಯಾರು.

ಮುಸ್ಲಿಮ್ ಮುಸ್ರಿಮ್ರು ಸದ್ದ್ ನಮಾಜ್ ಮಾಡ್ತಾರೆ ದಿನಕ್ಕೆರಡ್ ಬಾರಿ ಮೂರ ಬಾರಿ ನಮಾಜ್ ಮಾಡತ್ತರ ಈ ನಮಾಜ್ ಮಾಡೋದ್ ಅಲ್ಲಾಂದಲಿ ಪ್ರಾತ್ನೆ ಮಾಡ್ಕೊತರೆ ನಮಗೆ ಏನಾದ್ರು ಕೊಡಪ್ಪಾ ಅಲ್ಲಾನಲ್ ದಿನಾನೂ ಪ್ರಾತ್ನೆ ಮಾಡ್ಕೊತರೆ ಮುಸ್ಲಿಮ್ರು ಮುಸ್ಲಿಮ್ರು ಸದ್ದ ಸಾಯಂಕಾಲ ಬೆಳಗ್ಗೆ ರೋಜ ಮಾಡತ್ತರೆ ಅದ್ರಿಂದ ನಮಾಜ್ಗುಳು ಮಾಡತ್ತರೆ.